ಇದು ಜಿಮ್ ಇದೆ ಹಾಗೆ ಇಲ್ಲಿ ಜಿಮ್ ಮಷಿನ್ ಗಳಿವೆ ಹಾಗೆ ಇಲ್ಲಿ ಒಂದು ಕಿಡಿಕಿ ಇದೆ.

ಹಾಗೆ ಅಲ್ಲಿ ಒಂದು ಕಾರ್ ಇದೆ ಹಾಗೆ ಇಲ್ಲಿ ಗಿಡ ಗಳಿವೆ.

ಹಾಗೆ ಇಲ್ಲಿ ಅನೇಕ ರೀತಿಯ ಟಾಪ್ ಗಳಿವೆ.

ಹಾಗು ಇಲ್ಲಿ ಎಲ್ಲಾ ವಸ್ತುಗಳನ್ನು ಹದನೈದು ರುಪಾಯಿಯಲ್ಲಿವೆ.

ಗಿಡಗಳಿವೆ ಹಾಗೆ ಇಲ್ಲಿ ಪೋಸ್ಟ್ ಆಫೀಸ್ ಇದೆ ಇದು--

ಹಾಗು ಇಲ್ಲಿ ಸ್ಪ್ರೈಟ್ಗಳಿವೆ ಹಾಗು ಇಲ್ಲಿ ಮಾಜಾಗಳಿವೆ.

ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎ_ಟಿ_ಎಂ ಅಂತ --

ಇದು ಒಂದು ಅಕ್ಕಿಯ ದುಕಾನ್ ಇದೆ--

ಹಾಗೆ ಇಲ್ಲಿ ಅನೇಕ ರೀತಿಯ ಚೀಲಗಳು ಇವೆ.

ಇದು ಒಂದು ಅಂಗಡಿ ಇದೆ ಹಾಗೆ ಇಲ್ಲಿ ಅನೇಕ ರೀತಿಯ --

ಹಾಗೆ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅವನ ಕೈಯಲ್ಲಿ ವಸ್ತುಗಳು ಇವೆ.

ಇದು ಒಂದು ನವರಂಗ್ ಫ್ಲವರ್ ಶಾಪ್ ಇದೆ ಹಾಗೆ ಇಲ್ಲಿ --

ಸೈಕಲ್ ಇದೆ ಹಾಗೆ ಇಲ್ಲಿ ಬೈಕ್ ಗಳಿವೆ.

ವ್ಯಕ್ತಿಗಳು ಬೈಕ್ ಮೇಲೆ ಹೋಗ್ತಾ ಇದ್ದಾರೆ ಹಾಗೆ ಅಲ್ಲಿ ಬೈಕ್ ಗಳಿವೆ.

ಇಲ್ಲಿ ಫ್ಯಾನ್ ಗಳಿವೆ ಹಾಗೆ ಇಲ್ಲಿ ಒಂದು ಟೇಬಲ್ ಇದೆ.

ಹಾಗೆ ಇಲ್ಲಿ ಒಂದು ಕುರ್ಚಿ ಇದೆ ಹಾಗೆ ಇಲ್ಲಿ ಲೈಟ್ ಗಳಿವೆ.

ಇದು ಒಂದು ಮಜ್ಜಿದ್ ಇದೆ ಹಾಗೆ ಇಲ್ಲಿ ಫ್ಯಾನ್ ಗಳಿವೆ.

ಹಾಗೆ ಇಲ್ಲಿ ಒಂದು ಚಮಚ ಇದೆ.